ದೀಪಾವಳಿ ಹಬ್ಬದ ಬಗ್ಗೆ ಹೇಳಬೇಕಾದ್ರೆ ಅದೊಂದು ವರ್ಷದ ವರ್ಷಕ್ಕೊಮ್ಮೆ ಬರುವ ಹಬ್ಬ ಬಹಳ ಸಂಭ್ರಮದ ಹಬ್ಬ. ಆ ದೀಪಾವಳಿ ಹಬ್ಬ ಬಂತೆಂದರೆ ಸಾಕು ಅದರ ಖುಷಿಯೇ ಬೇರೆ. ಹಬ್ಬ ಬರುವ ಮೊದಲೇ ಅಂದರೆ ಒಂದು ವಾರದ ಮೊದಲೇ ಎಲ್ಲಾ ಕಡೆಗಳಲ್ಲಿ ಅಂದ್ರೆ ಮನೆಯ ಒಳಗೆ ಹೊರಗೆ ತೋಟದಲ್ಲಿ ಎಲ್ಲಾ ಕಡೆಗಳಲ್ಲಿ ಸ್ವಚ್ಛ ಮಾಡುವುದು ಮಾಡುವುದೇ ಕೆಲಸ.

ಮತ್ತೆ ಹಬ್ಬ ಬಂತೆಂದರೆ ಸಾಕು ನಮ್ಮ ಮನೆ ಮಂದಿ ಎಲ್ಲರು ಹೊಸ ಬಟ್ಟೆ ತೆಗೆದುಕೊಂಡು ಬರುವುದು ಅದೊಂದು ನಮ್ಮ ಜನರಿಗೆ ರೂಢಿಯಾಗಿದೆ. ಪ್ರತೀ ವರ್ಷಕ್ಕೊಮ್ಮೆ ದೀಪಾವಳಿಗೆ ಹೊಸ ಬಟ್ಟೆ ಧರಿಸುವುದು ಮತ್ತೆ ಕೆಲವರು ಚಿನ್ನ, ಬೆಳ್ಳಿ ಏನವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ತಾರೆ. ಅದೊಂದು ಹಬ್ಬದ ನೆನಪಿಗೆ ಅಂದರೆ ನಾನು ದೀಪಾವಳಿ ಹಬ್ಬಕ್ಕೆ ಇದನ್ನು ಕೊಂ~ ತೆಗೆದುಕೊಂಡಿದ್ದೇನೆ ಇದನ್ನು ತೆಗೆದುಕೊಂಡಿದ್ದೇನೆ ಅಂತ ಆ ನೆನಪಿನ ವಸ್ತು ಆ ಹಬ್ಬದ.

ಹಬ್ಬದ ಮೊದಲನೇ ದಿನ ನರಕ ಚತುರ್ದಶಿ. ನರಕ ತರ್~ ಚತುರ್ದಶಿ ಅಂದ್ರೆ ಆ ದಿನದ ಆ ದಿನದ ಕಥೆಯೇ ಬೇರೆ ಇರ್ತದೆ. ಆದ್ರೆ ನಾವು ನಮ್ಮ ಮನೆಯಲ್ಲಿ ಆಚರಣೆ ಮಾಡುವ ಆ ಒಂದು ವಿಷಯ ಬೇರೆ. ಸತ್ತ ಸತ್ತವರ ದಿನವನ್ನ ಆಚರಣೆ ಮಾಡ್ತೇವೆ.

ಅಂದರೆ ಆ ದಿವಸ ಬೆಳಿಗ್ಗೆ ಎದ್ದು ನಮ್ಮ ಮನೆಯಲ್ಲಿ ದಿನಾ ಬಳಕೆ ಮಾಡುವ ಬಟ್ಟೆಗಳನ್ನು ನಾವು ದಿನಾ ಸ್ವಚ್ಛ ಮಾಡಿಕೊಂಡೇ ಇರ್ತೇವೆ ಅಲ್ಲ. ಮತ್ತೆ ಆ ದಿನ ಹ್ಮ್ ನಾವು ಮಲಗುವ ಚಾಪೆ bedsheet ಮತ್ತೆ ಕಿಟಕಿ ಬಾಗಿಲು ಹಾಗು ಬಟ್ಟೆಗಳು ಎಲ್ಲ ಕೂಡ ಸ್ವಚ್ಛ ಮಾಡ್ಬೇಕು.

ಮನೆಯಲ್ಲಿ ಏನೇನು ಉಂ~ ಬಟ್ಟೆಗಳೆಲ್ಲ ಉಂಟು ಎಲ್ಲ ಮತ್ತೆ ಸ್ವಚ್ಛ ಮಾಡಿ ಅಂಗಳಕ್ಕೆ ಸೆಗಣಿ ಸಾರಿಸಿ ಎಲ್ಲ ಸ್ವಚ್ಛ ಮಾಡುವುದು, ಆಮೇಲೆ ಆ ದಿನ ಸಾಯಂಕಾಲ ತರ್ಕಾರಿ ಮತ್ತೆ ಅನ್ನ.

ಪಲ್ಯ ಏನಾದ್ರು ಸಿಹಿ ತಿಂಡಿ ಕೆಲವರು ಮೀನು ಸಾರು ಕೂಡ ಮಾಡಿ ಇಡ್ತಾರೆ. ಹ್ಮ್ ಮತ್ತೆ ಅವರಿಗೆ ಬಟ್ಟೆ ಹ್ಮ್ ಮತ್ತೆ ಅವ್ರಿಗೆ ಬಟ್ಟೆ ಕೂಡ ಇಡುವಂತಹ ಒಂದು ಕ್ರಮ ಉಂಟು ಮತ್ತೆ. ಅಂದ್ರೆ ಅದನ್ನು ಇಡುವ ಕ್ರಮ ಆ ಹೇಗೆಂದರೆ ಆ ದಿನ ಸಾಯಂಕಾಲ ರಾತ್ರಿ ಸಮಯದಲ್ಲಿ ಹೊರಗಡೆ ಒಂದು ತಂಬಿಗೆ ಒ~ ತಂಬಿಗೆ ನೀರು ಮತ್ತೆ ಒಂದು ಸಾಬೂನು ಮತ್ತೆ ಒಂದು towel . ಮತ್ತೆ ಅವರಿಗೆ ಏನಾದ್ರು ಒಂದು ನಾವು ಬಟ್ಟೆ ಇಡ್ಬೇಕನ್ನುವ ಆ ಅನ್ನುವುದು ಇದರ ಬಟ್ಟೆ ಅದನ್ನೆಲ್ಲ ಇಟ್ಟು ಅವರು ಒಳಗೆ ಬರಬೇಕೆಂದು ಆಮೇಲೆ ಒಂದ್ ಬಾಳೆ ಎಲೆ ಹಾಕಿ. ಅದರಲ್ಲಿ ನಾವು ಏನೆಲ್ಲಾ ಅಡಿಗೆ ಮಾಡಿ ಇಡ್ತೇವೆ ಅದನ್ನೆಲ್ಲಾ ಹಾಕಿ ಅವರಿಗೆ ನಾವು ತಂದ ಬಟ್ಟೆ ಎಲ್ಲ ಇಟ್ಟು ಅವರನ್ನು ಒಂದು ಸ್~ ನಮ್ಮ ಅವರ್ ನಾವು ಹೇಗೆ ಸಂತೋಷದಲ್ಲಿ ಇರ್ತೇವೆ. ಅದೇ ತರ ಅವರು ಕೂಡ ಒಂದು ಸಂತೋಷದಲ್ಲಿ ಇರ್ಬೇಕಂತ ಹಿಂದಿನ ಕಾಲದವರದೊಂದು ಆ ರೂಢಿ.

ಹಾಗೆ ರೂಢಿ ಮಾಡಿ ಆ ಹಿಂದಿನ ಕಾಲದಿಂದಲೂ ಮಾಡಿಕೊಂಡು ಬಂದಂತಹ ಒಂದು ರೂಢಿ ಅದನ್ನ್ ಹಾ ಅ~ ಅದ್ ಅದರಿಂದ ಅಭ್ಯಾಸ. ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಅದೆಲ್ಲ ಏನು ಗೊತ್ತಿರುವುದಿಲ್ಲ.

ಅದರಲ್ಲಿ ಆದ್ರೆ ಆ ಕಾಲಕ್ಕೆ ಮುಗಿಯುವ ಕತೆ ಅದು ಎಲ್ಲ ಅದೆಲ್ಲ ಇನ್ನೆಲ್ಲ ನಿನ್ನೆ ಮೊನ್ನೆ ಮಕ್ಕಳೆಲ್ಲಾ ಅದನ್ನೆಲ್ಲ ರೂಢಿಕೊಂಡು ರೂಢಿ ಮಾಡ್ಕೊಂಡು ಹೋಗುವಂತದ್ದು ಏನು ಕಾಣುವುದಿಲ್ಲ. ಆದ್ರೆ ನಾವೆಲ್ಲ ಖುಷಿಯಾಗಿ ಇರುವಾಗ ನಮ್ಮ ಮನೆಯಲ್ಲಿ ಯಾರಾದ್ರೂ ಸತ್ತವರು ಆತ್ಮಕ್ಕೆ ಶಾಂತಿ ಸಿಗುವ ಸಿಗು~ ಸಿಗುವಂತದ್ದು ಆ ದಿನ ಹಾಗೆ ಒಂದು ಅವರು ಕೂಡ ಖುಷಿಯಲ್ಲಿ ಇರುವ ಇರುವ ಹಾಗೆ ನಾವೊಂದು ಆ ದಿನ ಆ ದಿನದೊಂದು ಆ ತರ ಒಂದು ಆಚರಣೆ ಮಾಡ್ತೇವೆ. ಹಾಗೆ ಎರಡನೇ ದಿನ ಲಕ್ಷ್ಮಿ ಪೂಜೆಯ ದಿನ. ಆ ದಿನ ಕೂಡ ನಾವು ಮನೆಯಲ್ಲಿ ಇದ್ದವರೆಲ್ಲ ಬೆಳಿಗ್ಗೆ ಬೇಗ ಎದ್ದು ಮನೆ ಗುಡಿಸಿ ಸಾರಿಸಿ ಸ್ನಾನ ಮಾಡಿ ಸ್ನಾನ ಎಣ್ಣೆ ಹಚ್ಚಿ ಸ್ನಾನ ಮಾಡುವ ಕ್ರಮ ಉಂಟು. ಹಾಗೇನೆ ಸ್ನಾನ ಸಾಯಂಕಾಲ ಲಕ್ಷ್ಮಿ ಪೂಜೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸುವಂತ ಕ್ರಮ ಹಾಗೆ ಸಾಯಂಕಾಲ ಲಕ್ಷ್ಮಿ ಪೂಜೆಗೆ ತಯಾರಿ ಮಾಡುವುದು. ತಯಾರಿ ಅಂದ್ರೆ ಮನೆ ದೇವರ ಒಳಗಡೆ ನಮ್ಮ ಮನೆ ದೇವರ ಮುಂದೆ ನಿತ್ಯಂ ಬ~ ದೀಪ ಹಾಕಿ ಆಮೇಲೆ ತುಳಸಿ ಕಟ್ಟೆ ಬಳಿಯಲ್ಲಿ.

ನಮ್ಗೆ ಒಂದು ನಾವೊಂದು ಯಾವುದಾದ್ರು ಒಂದು ಲಕ್ಷ್ಮಿ ಪೂಜೆ ಅಂತ ಮಾಡುವುದಾದ್ರು ಯಾವ ಯಾವುದೇ ಒಂದು ಪೂಜೆ ಮಾಡುವುದಾದ್ರು ಒಂದು ಗಣಪತಿ ಪೂಜೆ ಮಾಡುವಂತದ್ದು ಒಂದು ಎಲ್ಲಾ ಕಡೆಯಲ್ಲಿ ಇರ್ತದೆ. ಅದೇ ತರ ಒಂದು ಗಣಪತಿ ಇಡುವುದು ಅಂತ ಒಂದ್ ಇರ್ತದೆ. ಅದು ಒಂದು ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಒಂದು ಬೆಳ್ತಿಗೆ ಅಕ್ಕಿ ಹಾಕಿ ಮತ್ತೆ ಅದ್ರ ಮೇಲೆ ಒಂದು ತಂಬಿಗೆ ಇಟ್ಟು ತಂಬಿಗೆ ಒಳಗೆ ನೀರು ಇರ್ತದೆ. ಆ ತಂಬಿಗೆಯಲ್ಲಿ ಮಾವಿನ ಎಲೆ ಮತ್ತೆ ಹಲಸಿನ ಎಲೆ ಮತ್ತೆ ಒಂದು ತೆಂಗಿನ ಕಾಯಿ ಇಟ್ಟು ಹೂವು ಇಟ್ಟು ಅದನ್ನು ಅಲಂಕರಿಸ್ಬೇಕು.

hello,

ಏನ್ ಸಮಾಚಾರ ಇಲ್ಲ

ಹೌದ ಎಲ್ಲಿ ಎಲ್ಲಿದಿರ ಈಗ present ಎಲ್ಲಿದಿರ? ಹ ನಾನು ಚಿಕ್ಕಮಂಗಳೂರಲ್ಲಿದ್ದೀನಿ.

ನಾವಿಲ್ಲೇ ಹ own place ಚಿಕ್ಕಬಳ್ಳಾಪುರದಲ್ಲೇ ಇದ್ದೀವಿ.

ಹ ಅಲ್ಲಿ weather ಹೆಂಗಿದೆ? ಇಲ್ಲಿ ಅದೇ ಈ ನಡ್ವೆಯೇಲ್ಲಾ ಮಳೆ ಬಿದ್ದು ಎಲ್ಲಾ ಕೆರೆಗಳು ಕೋಡಿ ಹೋಗಿದೆ.

ಎಲ್ಲಾ full ನೀರೆಲ್ಲ ಬೆಳೆ ಎಲ್ಲ ಸ್ವಲ್ಪ್ ಸ್ವಲ್ಪ ಹಾನಿ ಆಗಿದೆ. ಹೌದು ನಾನು ಇಂದು ಬೆಳಿಗ್ಗೆ ಪತ್ರಿಕೆಲ್ಲಿ ನೋಡ್ದೆ.

ಹ ಇಲ್ಲಿ ಮತ್ತೆ ನಿಮ್ ಗೊತ್ತಲ್ಲ ಇಲ್ಲಿ ಶ್ರೀನಿವಾಸ ಸಾಗಾರ ಅಂತ famous ಆಗಿದೆ ಗೊತ್ತ.

ಹ ಶ್ರೀನಿವಾಸ ಸಾಗಾರದಲ್ಲಿ full ನೀರು ಸುಮಾರ್ ಇದನ್ನೋಡೋಕೆ ಬೆಂಗಳೂರಿಂದ ಎಲ್ಲಾ ಬರ್ತಾರೆ ಇನ್ನೇನು ಖುಷಿ enjoy ಮಾಡೋಕೆ ಇಲ್ಲಿಗೆ.

ಬೆಂಗಳೂರಿಂದ ಜನರೆಲ್ಲ ಬರ್ತಾರೆ ಪ್ರತಿ ದಿನ ಬರ್ತಾರೆ ಹೋಗ್ತಾ ಇರ್ತಾರೆ.

ನಮ್ ಕಡೆ ತುಂಬಾ ಪರವಾಗಿಲ್ಲ ಚೆನ್ನಾಗಿದೆ ಅಷ್ಟೊಂದ್ ಮಳೆ ಏನ್ ಇಲ್ಲಾ ಒಂದ್ ತಿಂಗಳಿoದೆ ಜಾಸ್ತಿ ಮಳೆ ಬಿದಿತ್ತು.

ಕೆರೆಗಳೆಲ್ಲ ಕೋಡಿ ಹೋಯ್ತು ಸ್ವಲ್ಪ ಎಲ್ಲಾ, ಹಾ ಸಂಚಾರ ಎಲ್ಲಾ ಬಂದ್ ಆಗಿತ್ತು ಸ್ವಲ್ಪ ದಿನ.

ಅದೇ ಎಲ್ ನೀರ್ ಹೋಗಿತ್ತೋ ಅಲ್ ಆ ಕಡೆ ದಟಾಕ್ಕಾಗ್ದೀರಾ ಅಲ್ಲಲ್ಲೇ stop ಆಗಿದ್ವು.

ಈಗೇನು ಪರವಾಗಿಲ್ಲ ಸ್ವಲ್ಪ ಬೆಳೆಗ್ಗೆ ಸ್ವಲ್ಪ ಮಳೆ ಆಯ್ತು ಇವಗೇನಿಲ್ಲ.

ಹ ನಮ್ ಕಡೆ ಗೊತ್ತಲ್ಲ ಮಲ್ನಾಡು ಪ್ರದೇಶ.

ನಿಮ್ ಕಡೆ automatic any time ಮಳೆ ಬಿದ್ದಂಗೆ ಇರುತ್ತಲ್ವ weather ಎಲ್ಲಾ. ಹೌದು ಮಳೆ ಬೀಳ್ತಾ ಇರುತ್ತೆ ದಿನಾನು.

ಹ weather ಅಂದ್ರೆ ತಣ್ಣಗಿರುತ್ತೆ cold.

ಆದರೂನು ನಮಗೆ ಇದು adjust ಆಗೋಗಿದೆ ಅಲ್ಲ. ಹ first ಯಿಂದ ನಾವ್ ಬಂದ್ರೆ ಏನಪ್ಪ ಯಾವಾಗ್ಲು ಇಲ್ಲಿ ಹಿಂಗಿದೆ ಮಳೆ ಮಲೆನಾಡು ಪ್ರದೇಶ ಇದು ಹ ಇದು ಮಲೆನಾಡು ಪ್ರದೇಶ ಅಲ್ವ?

ಹೌದು ಅಲ್ ಯಾವಾಗಲು ಸೂರ್ಯನೆ ಹುಟ್ತೋದೆ rare ಅಲ್ವ ನಿಮ್ ಕಡೆ?

ಸೂರ್ಯ ಹುಟ್ತೋದೆ ಯಾವಾಗೋ ಅನ್ಸುತ್ತೆ ನಮ್ ಕಡೆ ಬೆಳಗ್ಗೆ ಸೂರ್ಯ ಹುಟ್ಟುದ್ರೆನೆ ಏನೋ ಒಂಥರಾ ಚೆನ್ನಗಿರೋದ್ ನಮಗೆ ರೂಡಿ ಆಗೋಗಿದೆ ಯಾವಾಗಲು ನೋಡಿ ನೋಡಿ.

ಯಾವಾಗಲೋ ಒಂದ್ ಸಲ ನೋಡ್ತೀರ ಅದು ಈ time ಅಂತoದ್ರೆ ಮಳೆಗಾಲ್ದಲ್ಲಿ ಅಂತಂದ್ರೆ ಇದ್ದಿದ್ದು ಇಲ್ವೆ ಇಲ್ಲ ಸೂರ್ಯ ನ ನೋಡೋದ್ ನೀವು. ಹೌದು ಮಲೆನಾಡು ಅಂದ್ರೆ ಮಳೆಗಾಲ್ದಲ್ಲಿ ಇನ್ನ ಜಾಸ್ತಿ ಮಳೆ ಆಗುತ್ತೆ.

ಹ ನಮ್ಮೂರ್ ಬೆಳೆಗಳು ಬಂದು coffee ತೋಟ.

ಹಾಕಿರ್ತೀವಿ ಯಾಕಂದ್ರೆ ಮಳೆಗೆ, ಈ weather ಗೆ ತಡ್ಕೋಳೋ ಬೆಳೆ ಅಂದ್ರೆ,

ಅದಕ್ಕೆ ನಾವು ಬೆಳೆದು ಇದೆ ಜಾಸ್ತಿ ಬೆಳಿತೀವಿ. ಹ ಈಗ ನೀವ್ coffee ತೋಟ ನಿಮ್ಮದು ಇದ್ಯ. ಹೌದು ನಮ್ದು ಹತ್ತು ಎಕ್ರೆ coffee ತೋಟ ಹಾಕಿದ್ದೀವಿ. ಓ ಹತ್ತೆಕ್ರೆ coffee ತೋಟ ಹಾಕಿದ್ದೀರಾ?.

ಅದು ಪರ್ವಾಗಿಲ್ವ income ಯಾವ್ ರೀತಿ ಎಲ್ಲಾ process ಎಲ್ಲಾ ನೀವೇ ಮಾಡೋದಾ ಇಲ್ಲ ಸ್ವಲ್ಪ ನೀವ್ ಮಾಡಿ ಮತ್ತೆ ಬೇರೆಯವರ್ಗೆ ಹಿಂಗ್ ಮಾಡ್ತಿರ ?

ಹ ಹತ್ತು ಎಕ್ರೆ plantation ನಲ್ಲಿ ನಾವೇ ನೋಡ್ಕೊಂತಿವಿ ಅಂದ್ರೆ, ಕೆಲಸದವರ್ನು ಕಡಿಮೆ ಜನಾ use ಮಾಡ್ತೀವಿ.

ಮಾಡ್ಕೊಂತಿವಿ ಹ ಮತ್ತೆ ಅದು, ಅದ್ರುದ್ದು ಖರ್ಚು ಅಷ್ಟೇನ್ ಬರಲ್ಲ.

ಹ income ಪರವಾಗಿಲ್ಲ ಚೆನ್ನಾಗೆ ಇದೆ.

ನಾವೇ ಅದನ್ನು processing ಮಾಡ್ತೀವಿ.

ಅದನ್ನ ನಾವೇ process ಮಾಡೋದ್ರಿಂದ ನಮ್ಗೆ, ಸ್ವಲ್ಪ ಖರ್ಚು ಉಳಿಯುತ್ತೆ.

ಹ ಸ್ವಲ್ಪ ಲಾಭನು ಹೆಚ್ಚು ಗಳಿಸ್ಬಹುದು.

ಆದ್ರಿಂದ ನಾವು ಎಲ್ಲಾ process ಎಲ್ಲಾ ನಾವೇ ಮಾಡ್ಬಿಟ್ಟು.

ನಾವ್ marketಗೆ ತಗೊಂಡ್ ಹೋಗ್ತಿವಿ.

ಆದರಿಂದ ನಾವು ಲಾಭನು ಜಾಸ್ತಿ ಗಳುಸ್ಬಹುದು. ಹ ಅದೇ ಕೂಲಿ ಅವ್ರು ಕಡ್ಮೆ ಅನ್ಸುತ್ತಲ್ವ ಅದಕ್ಕೆ. ಹೌದು ಕೂಲಿ ಅವ್ರು ಕಡ್ಮೆ ನೆ use ಮಾಡ್ತಿವಿ.

ಯಾಕಂದ್ರೆ ಇಲ್ಲಿ ಮಲ್ನಾಡ್ ಪ್ರದೇಶ ಅಂದ್ರೆ ಇಲ್ಲಿ ಕೂಲಿ ಅವ್ರು ಜಾಸ್ತಿ ಸಿಗೋದಿಲ್ಲ.

ಯಾಕಂದ್ರೆ ಎಲ್ಲಾರ್ಗೂ ಅವರದೆ ತೋಟಗಳಿರುತ್ತೆ.

ಅವ್ರ್ ತೋಟದಲ್ಲಿ ಅವ್ರವ್ರೆ ಮಾಡ್ಕೊಂತಾರೆ.

ಅದ್ರಿಂದ ಇವ್ರು ಕೆಲ್ಸುಕು ಸಿಗೋದಿಲ್ಲ ಜಾಸ್ತಿ ಜನ.

ಅದ್ರಿಂದ ನಾವು ನಮ್ ಕೆಲಸ ನಾವೇ ಮಾಡ್ಕೊಂತಿವಿ

ಕೆಲಸದವರು ಸಿಗಲ್ಲ ಅಂತoದ್ರೆ ನಿಮ್ ಕಡೆ ಊರು ಅಂತ ಒಂದ್ ಜಾಸ್ತಿ ಇರಲ್ವಲ್ಲ ಎಲ್ಲಾ ಮನೆ ನಿಮ್,

ನಿಮ್ದೆ ಮನೆ ಇರುತ್ತೆ ಬೇರೆ ಅವ್ರ್ ತೋಟದ ಹತ್ರ ಅವರದ್ದೇ ಮನೆ ಇರುತ್ತೆ, ಹೌದು ಇಲ್ಲಿ ಊರು ಹಂಗೇನಿರೋದಿಲ್ಲ ಅವ್ರ್ ತೋಟದ, ತೋಟದಲ್ಲೇ ಮನೆ ಕಟ್ಕೊಂಡು ಅಲ್ಲೇ ತೋಟ ಅಲ್ಲೇ ಜೀವನ ಮಾಡ್ಕೊಂಡಿರ್ತಾರೆ. ಹ ಅದೇ ಅದೇ ನಾವು ಅದೇ ಇದು ಪ್ರವಾಸ ಬಂದಾಗ ಸ್ವಲ್ಪ ಕಂಡಿದ್ವಿ ಆ ಕಡೆ.

ಯಾವ್ಯಾವ್ ರೀತಿ ಇದೆ ಅಂತ but ನಮಗೆ ನೋಡುದ್ರೆ ಆ ಮರಗಳು ಆ ಬೆಳೆ ನೋಡುದ್ರೆ ಒಂದ್ ಚೂರು, ಭಯ ಆಗುತ್ತೆ ಏನಪ್ಪ ಇವ್ರೊಬ್ರೆ ಮನೆ ಇಲ್ಲೇ ಇರ್ತೀರಾ ಮತ್ತೆ ಇನ್ನೊಂದ್ ಮನೆ ನೋಡುದ್ರೆ ಒಂದ್ ಕಿಲೋಮೀಟರು ಎರಡ್ ಕಿಲೋಮೀಟರು ಆದ್ಮೇಲೆ ಇನ್ನೊಂದು ಮನೆ ಇದೆ.

ನಮಗೆ ಭಯ ಅನ್ಸುತ್ತೆ ನೋಡ್ಬಿಟ್ರೇ ತಕ್ಷಣ ಏನಪ್ಪ ಇಷ್ಟು ದೂರ ಇರ್ತಾರೆ ಇವರ್ಗೆ ಭಯ ಅನ್ಸ ಭಯ ಆಗೊಲ್ವ

ಇವ್ರು may be ಚಿಕ್ಕವಗಿಂದ ಹಿoಗೆ ಇರ್ತಾರಲ್ವ ಅದಕ್ಕೆ ನಾವು ಇದ್ದಿದ್ರೆ ನಾವು ಹಿಂಗೆ ಇರ್ತಾ ಇದ್ವೇನೋ?

ಹೌದು ಇಲ್ಲಿ ನಮ್ ಕಡೆ ಮಳೆ ಜಾಸ್ತಿ ಬಿಳೋದ್ರಿಂದ, ಏನಂದ್ರೆ ನೀರ್ಗೆ ಏನೂ ತೊಂದ್ರೆ ಇರೋದಿಲ್ಲ.

ಹ bore wells ಚೆನ್ನಾಗೆ ನೀರ್ ಬರುತ್ತೆ. ಹ ನೀವ್ almost ಎಲ್ಲಾ bore wells ಇಲ್ಲ ಕೊಳವೆ ಇದು ಬಾವಿ ಇದ್ದೀಯ ಇಲ್ಲ ಕೊಳವೆ ಅಂದ್ರೆ bore wells ನ ನೀವ್ use ಮಾಡೋದ್ ಎಲ್ಲಾ. ಅಂದ್ರೆ bore wells ಇರುತ್ತೆ ಆದರು ಕೆರೆಗಳು ಜಾಸ್ತಿನೆ ಇರುತ್ತೆ.

ಕೆರೆಗಳು, ಕಾಲುವೆಗಳು, ಮಳೆ, ಝರಿ ನೀರು.

ಮಳೆ ಬರ್ತಾನೆ ಇರುತ್ತಲ್ಲ ಅದ್ರಿಂದ ನೀರೇನು ಅವಶ್ಯಕತೆ ಇರೋದಿಲ್ಲ.

ನೀರ್ ಕಟ್ಟೋ ಪ್ರಶ್ನೇನೆ ಇರೋದಿಲ್ಲ.

ಹ ಅದರಿಂದ ನಮಗೆ ನೀರಿನ ತೊಂದ್ರೆ ಇರೋದಿಲ್ಲ.

ಹ ಅದಕ್ಕೆ ನಾವು ಮತ್ತೆ ನಾವು current ಗೆ ಒಂಥರಾ ನಂಬ್ಕೊಂಡ್ ಇರೋದಿಲ್ಲ.

ಇಷ್ಟ್ hourರೆ ಬರುತ್ತೆ ಅಷ್ಟ್ hourರೆ ಬರುತ್ತೆ ಅನ್ನೋ ಪ್ರಶ್ನೇನೆ ಇರೋದಿಲ್ಲ. ಇಲ್ಲಿ ನಮ್ ಕಡೆ ನಾವ್ currentಗೆ ಏನು ಇದು ವಿದ್ಯುತ್ ಗೋಸ್ಕರ currentಗೋಸ್ಕರನೆ wait ಮಾಡ್ತಾ ಇರ್ತಿವಿ.

ಯಾಕಂದ್ರೆ ನಮ್ದು ಒಂಥರಾ shift wise.

ಈ ವಾರ ಬೆಳಿಗ್ಗೆ ಏಳ್ ಘಂಟೆಗೆ ಆಗ್ದ್ರೆ,

ರಾತ್ರಿ ಹೊತ್ತಲ್ಲಿ ಮೂರ್ three ಮೂರು ಘಂಟೆ current ಹಗಲೊತ್ತಲ್ಲಿ ನಾಲ್ಕ್ ಘಂಟೆ current.

ಈ ವಾರ ಏಳ್ ಘಂಟೆಗೆ ಆಗ್ದ್ರೆ ಹನ್ನೊಂದು ಹನ್ನೆರ್ಡ್ ಘಂಟೆಗೆ ಹೋಗುತ್ತೆ ಹಗಲೊತ್ತಲ್ಲಿ ಬೆಳಿಗ್ಗೆ.

ಹ ಏಳ್ ಘಂಟೆ ಅನ್ನೂ ಹಾಕ್ತರಲ್ವ ಬೆಳಿಗಿನ ಜಾವ ಆ shift ಅಲ್ಲಿ ರಾತ್ರಿ ಹೊತ್ತು ಹತ್ತ್ ಘಂಟೆಗೆ ಹಾಕ್ತಾರೆ.

next ವಾರ ಹತ್ ಘಂಟೆಗೆ current ಬರುತ್ತೆ.